ಇದು ಬಹುಷ್ಯ ಒಂದು ನದಿ ಇದ್ದಾಗಿದೆ.

ಮುಂದೆ ನಾವು ಜನರ್ ನಿನ್ ನೀರ್ ಅಲ್ಲಿರುವ ಬ್ಯಾಕ್ಗ್ರೌಂಡ್ ಅಲ್ಲಿ ನಾವು --

ನಾವಿಲ್ಲಿ ನೋಡಬಹುದು ಜನರು ಕೆಲವ್ರು ಕುಳಿತಿದ್ದಾರೆ ಕೆಲವರು ನಾ--

ಬಹಳಷ್ಟು ಬಸ್ ಗಳು ಮತ್ತೆ ವಾಹನಗಳು ಓಡಾಡುತ್ತಿರುವುದನ್ನು ನಾವಿಲ್ಲಿ ನೋಡಬಹುದು.

ಆ ಟೋಸ್ಟ್ ಅಂಡ್ ಟಾನಿಕ್ --

ಎಲ್ಲಾನು ನಾವಿಲ್ಲಿ ಚಿತ್ರದಲ್ಲಿ ಕಾಣಬಹುದು ಹಾಗು--

ಹಾಗೂ ಒಂದು ದೊಡ್ಡ ಲೈಟ್ ಸ್ತಂಭ ಸಹ.

ಸ್ವಚ್ಛ ಸರ್ವೇಕ್ಷಣ ಎರಡು ಸಾವಿರದ ಇಪ್ಪತ್ತೆರಡು ಅಂತ ಬರೆಯಲಾಗಿದೆ.

ಬಹುಮಡಿಯ ಮಾಲ್ ಅಲ್ಲಿ ನಾವು ನೋಡಬಹುದು ಲೈನ್ ಆಗಿ ಶೋರೂಮ್ಸ್ ಇವೆ ಬ್ರಾಂಡೆಡ್ ಶೋರೂಮ್ಸ್ .

ಮತ್ತೆ ನೆಲದ ಮೇಲೆ ಹಾಗೆಯೇ ಬಿಸಾಡಿದಾರೆ ಮೋಸ್ಟ್ಲಿ ಇದು ವೇಸ್ಟ್ ಮೆಟೀರಿಯಲ್ ಸ್ಕ್ರಾಪ್ ಶಾಪ್ ಇರಬೇಕು.